ಅದರ ಪಕ್ಕದಲ್ಲಿ ಒಂದು ತಕ್ಕಡಿನ ಶೆಡ್ ಹೊಂದಿದೆ.

ಈ ಚಿತ್ರದಲ್ಲಿ ಒಂದು ಕೆರೆ ಸುತ್ತಲೂ ಗಿಡಮರಗಳು ಅದರ ಪ್ರತಿಬಿಂಬ ನೀರಿನಲ್ಲಿ ಕಾಣುತ್ತಿದೆ.

ಇದು ಲೈಟ್ ಗಳಿಂದ ಮತ್ತು ಗುಲಾಬಿ ಕಂಬಗಳಿಂದ ಅಲಂಕಾರವಾಗಿದೆ.

ಟ್ರೀ ಬಸವಾನಂದ ಫ್ಲವರ್ ಡೆಕೋರೇಷನ್ --

ಈ ಚಿತ್ರದಲ್ಲಿ ಅರ್ಧ ತುಂಬಿರುವ ಒಂದು ಚೀಲ.

ಚಿತ್ರ ನೋಡೋಕೆ ಒಂದು ಕೋಟೆ ತರ ಇದ್ದು ಕಲ್ಲಿನ ಗೋಡೆಯ ಮೇಲೆ ಒಂದು ದೇವಾಲಯವನ್ನು ಹೊಂದಿದ್ದು--

ಮತ್ತು ಗಿಡ ಮರಗಳನ್ನು ಸವ ನೋಡಬಹುದು.

ಬಿಳಿ ಮತ್ತು ನೀಲಿ ಬಣ್ಣದಿಂದ ಡೆಕೋರೇಷನ್ ಮಾಡಲಾಗಿದೆ.

ಇದು ಒಂದು ಮಂಚದ ಒಂದು ಭಾಗವಾಗಿದ್ದು ಎರಡು ಬದಿಯಲ್ಲಿ ಅಲಂಕಾರಿಕವಾದ ಆನೆ ಮಧ್ಯದಲ್ಲಿ ಮಂಗಳ ಎಂಬ ಒಂದು ಚಿತ್ರ ಮೇಲ್ಗಡೆ ಹೂವಿನ ಆಕಾರವಿದೆ.

ಪ್ಲಾಟ್ಫಾರ್ಮ್ ಮೇಲೆ ನಡೆದು ಹೋಗುತ್ತಿರುವ ಜನಗಳು ಮತ್ತು ಇನ್ನೊಂದು ಬದಿಯ ಪ್ಲಾಟ್ಫಾರ್ಮ್ ಪಕ್ಕದಲ್ಲಿ ವಿವಿಧ ರೀತಿಯ ಗಿಡಮರಗಳು ಸಹ ಹೊಂದಿದೆ.

ಹಿಂದೆ ಮತ್ತು ಮುಂದಿನ ಬಾಗಿಲು ಎರಡು ತೆರೆದಿವೆ.

ಅದರ ಪಕ್ಕದಲ್ಲಿ ಒಂದು ಸ್ಕೈ ಎಂಬ ಕಂಪನಿ ಸಹ ಇದೆ.

ಒಂದು ಕೊಡ ಅದ್ರ ಮೇಲೆ ಬಕೀಟು ಮತ್ತು ಅದ್ರಲ್ಲಿ--

ಅದರ ಮಧ್ಯದಲ್ಲಿ ಇರುವ ಮೂರ್ತಿ ಬುದ್ಧವಾಗಿರುತ್ತಾನೆ.

ಒಳಗಡೆ ಮೂರು ಟ್ಯೂಬ್ಲೆಟ್ ಅನ್ನು ಹತ್ತಿದೆ.

ಸುತ್ತಲೂ ಬಳ್ಳಿಗಳು ಹಬ್ಬಿವೆ ಮತ್ತು ದೂರದಲ್ಲಿ ವಾಯು ವಿದ್ಯುತ್ ಕಂಬವು ಸಹ ಇದೆ.